ಅದೂ ಈ ಕತೆಗಳೆಲ್ಲ ಚೆನ್ನಾಗ್ ಇರತ್ತೆ ಆಹ್ಹ್ ಓದ್ಲಿಕ್ಕೆ ಅಹ್ ಪುಸಕ್ತ ಎಲ್ಲ ನೋಡ್ಲಿಕ್ಕೆ ನಮ್ ಊರಲ್ಲೂ ಇದೆ ಲೈಬ್ರರಿ .

ಮೊನ್ನೆ ಶಾಪಿಂಗ್ ಹೋಗಿದ್ವಿ ಗೊಂಬೆ ಅಂಗಡಿಗೆ ಸಿಕ್ಕೇಪಟ್ಟೆ ಚೆನ್ನಾಗ್ ಇದಾವೆ ನೋಡ್ಲಿಕ್ಕೆ ಯಾವ್ದು ತಗೋಳೋದು ಯಾವ್ದು ಬಿಡೋದು ಅಂತಾನೆಗೋತಗೊಳ್ಳ ಒಂದ್ರುಕ್ಕಿಂತ ಒಂದು ಚೆನ್ನಾಗ್ ಇದಾವೆ ನೋಡ್ಲಿಕ್ಕೆ.

ಮೊನ್ನೆ ಮೈಸೂರ್ ಹೋಗಿದ್ವಿ ಇಂಟರ್ಸಿಟಿ ಟ್ರೈನ್ ಶಿವಮೊಗ್ಗದಿಂದ ಹೋಗಿದ್ವಿ ಆಗ ಚೆನ್ನಾಗ್ ಇತ್ತು ಟ್ರೈನ್ ನಲ್ಲಿ ಅದೇ ಫಸ್ಟ್ ಹೋಗಿದ್ದು.

ಚಿತ್ರದುರ್ಗ ಕೋಟೆ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇದೆ ನಾವೆಲ್ಲ ಒಂದ್ ನಾಲ್ಕು ಐದು ಜನ ಹೋಗಿದ್ವಿ.

ಅದ ನೋಡೋಕ್ಕೆ ಅದ್ದರಲ್ಲಿ ಓಡಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ ತುಂಬಾ ಚೆನ್ನಾಗ ಅನ್ಸುತ್ತೆ ಇವಾಗ ಯಾವ ಯಾವ ತರಹದ್ ಬೇಕು ಆ ಆ ರೀತಿ ಕಾರ್ ಬಂದಿದ್ದೆ.

ಅದರೂನು ಮೊನ್ನೆ ನಮ್ ಊರಲೆಲ್ಲಾ ಫಂಕ್ಷನ್ ಗಳು ಇತ್ತು ಆಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಬರೋಕ್ಕೆ ಆಗ್ತಾ ಇರ್ಲಿಲ್ಲ.

ನಮ್ ಮನೆ ಸುತ್ತಮುತ್ತ ಕಾಡು ಗದ್ದೆ ತೋಟ ಇದೆ ಅಲೊಂದು ಐವತು ಅರವತ್ ನಾವಿಲ್ ಗಳು ಓಡಾಡತ್ತ ಇರ್ತ್ತವೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇರುತ್ತೆ ನೋಡ್ಲಿಕ್ಕೆ .

ಮೊನ್ನೇ ನಮ್ ನಾಯಿಗೆ ಹುಷಾರಿರಲಿಲ್ಲ ಡಾಗಿ --